ಈ ಚಿತ್ರೀಕರಣವು ಒಂದು ಮಸೀದಿಯ ಚಿತ್ರಿಕರಣವಾಗಿದ್ದು ಇಲ್ಲಿ ಹಸಿರಿನಿಂದ ಕಂಗೊಳಿಸುತ್ತಾಇದೆ ಆಹ್ಹ್ ಮಸೀದಿಯ ಅಲಂಕ್ರುತವಾಗಿ ಕಂಗೊಳಿಸುತ್ತಿದ್ದಾರೆ.

ಚಿತ್ರೀಕರಣವು ಒಂದು ಮ್ಯೂಸಿಯಂ ಆಗಿದ್ದು ಅಲ್ಲಲ್ಲಿ ನಿಲ್ಲಿಸಿರುವ ಒಂದು ಪ್ರಬಾವಿತವಾದ ಒಂದು ಪ್ರತಿಮೆಗಳು.

ಈ ಪ್ರಕರಣವು ಒಂದು ಎಕ್ಸಿಬಿಷನ್ ಅಂತ ಹೇಳಲಾಗುತ್ತದೆ. ಇಲ್ಲಿರುವ ಜನರು ತಮ್ಮ ಆಟಾಡಿಕೆಯಲ್ಲಿ ಆಡುವದರಿನ್ನ ಜನ ಖುಷಿಯನ್ನು ಪಡುತ್ತಾರೆ ಹಾಗು ಅಲ್ಲಲ್ಲಿರುವ ಜನರು--

ಆಗಿರುತ್ತದೆ. ಇಲ್ಲಿ ಪಕ್ಕದಲ್ಲಿ ಇರುವ ಮಕ್ಕಳಿಗೆ ಆಟ ಆಡಲು ಒಂದು ಬಲೂನ್ ಗಳು ಹಾಗು ಮಕನ್ಕ ಮಕ್ಕಳಿಗೆ ಹಾಗು ಜನರಿಗೆ ತಿನಿಸುಗಳನ್ನು ತಿನ್ನುವ ಒಂದು ಅಂಗಡಿಗಳು ಹಾಗು ಪಾನಿಪುರಿಗಳು ಇರುತ್ತದೆ.

ಈ ಚಿತ್ರೀಕರಣವು ಒಂದು ಚರ್ಚ್ ನ ಫಕ್ಷನ್ ಆಗಿರುತ್ತದೆ. ಈ ಫಕ್ಷನ್ ನಲ್ಲಿ ಅಹ್ ಲೈಟ್ ಗಳಿಂದ ಜಗಮಗಿಸಿಕೊಳುತ್ತಾ ಇದೆ.

ಈ ಚಿತ್ರೀಕರಣವು ಒಂದು ಎಕ್ಸಿಬಿಷನ್ ಆಗಿರುತ್ತದೆ ಅಲ್ಲಿ ಇರುವ ಜಾಯಿಂಟ್ ವೀಲ್ ಹಾಗು ಜನರು --

ಚಿತ್ರೀಕರಣವು ಒಂದು ಡಾನ್ಸ್ ನ ಕಚೇರಿ ಆಗಿದ್ದು ಆ ಡಾನ್ಸ್ ಕಚೇರಿಯಲ್ಲಿ ಮಕ್ಕಳು ಡಾನ್ಸ್ ಅನ್ನು ಕಲಿಯುತ್ತಿದ್ದಾರೆ --

ಚಿತ್ರೀಕರಣವು ಮಕ್ಕಳು ತಮ್ಮ ತಮ್ಮ ಶೈಲಿಯಲ್ಲಿ ಮಾಡುತ್ತಿರುವ ಕಲಾತ್ಮಕ ಕ್ರಾಫ್ಟ್ ಗಳನ್ನು ಮಾಡುತ್ತಿದ್ದಾರೆ ಹಾಗು ಅಲ್ಲಿ ಪೇಪರ್ ಗಳಿಂದ ಮಾಡಿರುವ--

ಸಮಾರಂಭವಾಗಿದ್ದು ಈ ಸಮಾರಂಭದಲ್ಲಿ ಮಕ್ಕಳು ಹಾಗು ಪೋಷಕರು ಬಂದು ಇರುತ್ತಾರೆ ಹಾಗು ಅಲ್ಲಲ್ಲಿ ಇರುವ ಚೇರ್ ಗಳು ಮಕ್ಕಳು ನಿಂತು ಕೊಂಡು ನೋಡುತ್ತಿದಾರೆ.

ಹಾಗು ಇದನ್ನು ವೀಕ್ಷಿಸಲು ಜನರು ಕೂಡ ಬಂದಿದ್ದಾರೆ ಹಿಂದಿರುವ ಮರಗಳು ಹಸಿರಿನಿಂದ ಕಂಗೊಳಿಸುತ್ತಿದೆ .

ಹಸಿರು ಬಿಳಿ ಹಾಗು ಕೆಂಪು ಬಣ್ಣದ ಚಿತ್ರದವನ್ನು ಹಾಗು ರಂಗೊಲೀಯನ್ನು ಬಿಡಿಸುತ್ತಿದ್ದಾರೆ ಅದನ್ನು ಬಣ್ಣ ಹಾಕಲು ಕುಳಿತಿರುವ ಇನ್ನೊಬ್ಬ ಮಕ್ಕಳು ಕುಳಿತುಕೊಂಡು ಚಿತ್ರಣವನ್ನು ಮಾಡುತಿದ್ದಾರೆ.

ಅಲ್ಲಿ ಇಲ್ಲಿ ಕಾಣುತ್ತಿರುವ ಗಿಡಗಳು ಗಿಡದ ಪೊಟ್ಗಳು ಹಾಗು ಅಲ್ಲಿ ಇಲ್ಲಿ ಕಾಣುತ್ತಿರುವ --

ಈ ಚಿತ್ರೀಕರಣವು ಒಂದು ಕಾರ್ಖಾನೆ ಆಗಿದ್ದು ಈ ಕಾರ್ಖಾನೆಯಲ್ಲಿ ಇರುವ ಜನರು --

ಹಾಗು ಅಲ್ಲಲ್ಲಿ ಕೆಳಗೆ ಬಿದ್ದಿರುವ ಹೇರ್ ಗಳು ಇವೆ.

ಈ ಚಿತ್ರೀಕರಣವು ಒಂದು ಚರ್ಚ್ ಆಗಿದ್ದು ಚರ್ಚ್ ನ ಬದಿಯ ಬಾಗದಲ್ಲಿರುವ ಒಂದು ಮೇರಿಯ ಸ್ತಾಪನದ ಮುಂದೆ.

ಡ್ರಾಯಿಂಗ್ ಗಳನ್ನು ಮಾಡತ್ತಿರುತ್ತಾರೆ ಹಾಗೆಯು ಗೋಡೆಗಳು ಗೋಡೆಯ ಪಕ್ಕದಲ್ಲಿರುವ ಬೆಂಚುಗಳು ಇವೆ.

ನಂತರ ಅಲ್ಲಿರುವ ಹಸಿರಿನಿಂದ ಕಂಗೊಳಿಸುತ್ತಿರುವ ಮರಗಳು ಲೈಟಿ ನಿಂದರು ಜಿಗಿಮಿಗಿ ಕೊಳ್ಳುತ್ತಿದೆ.

ಇಲ್ಲಿರುವ ಮಕ್ಕಳಿಗೆ ವ್ಯಾಯಾಮವನ್ನು ಹೇಳಿಕೊಡುತ್ತಿದ್ದಾರೆ ಹಾಗು ಅದನ್ನು ಪಾಲಿಸುತ್ತಿರುವ ಮಕ್ಕಳು ತಮ್ಮ ತಮ್ಮ ಎಕ್ಸರ್ಸೈಜ್ ಗಳನ್ನು ಮಾಡುತ್ತಿದ್ದಾರೆ ಇದನ್ನು ನೋಡುತ್ತಿರುವ--